ಬಟ್ಟೆಸ ಇದೆ ತರಕಾರಿ ಹಣ್ಣು ಮತ್ತೆ ಬೇರೆ ಮನೆಗೆ ಬೇಕಾಗುವ ದಿನ್ಸಿ items daily items ಮತ್ತೆ ಈ ಎಲ್ಲ ಎಲ್ಲಾಸ ಇದೆ ಹಾ. ಹೌದು ನಮ್ದ್ರಲ್ಲಿ ಏನ್ ಗೊತ್ತಾ ಈಗ ನೀವು offer ಸಿಕ್ತದಲ್ಲ offer ಸಿಕ್ಕಿದ್ರೆ ಕೂಡ ಈಗ thousand plus two thousand plus ಎಲ್ಲ ತಕೊಂಡ್ರೆ ಅವರೊಂದು ಎಂತಾದ್ರೊನ್ದು. ಇದು ಒಂದು KG ಎಂತಾದ್ರು ಕೊಡುತ್ತಾರೆ ಸಕ್ಕರೆ, ಉಪ್ಪು ಆ type ಎಲ್ಲ ಕೊಡ್ತಾರೆ ಕಡ್ಲೆ, ಗೋಧಿ two thousand plus ಆದ್ರೆ ಒಂದು ಇದು box ಕೊಡ್ತಾರೆ tiffin box ದೊಡ್ಡದು ಮೂರು ಸಾವಿರ ರೂಪಾಯಿಯದ್ದು ಇದು ಕೊಡ್ತಾರೆ. ಹಾ ಆಗ್ಬೋದು ಅದು ನನ್ನ ಪ್ರಕಾರ ಒಂದು ಅವರು product sale ಮಾಡ್ಲಿಕ್ಕೆ ಇದ್ ಮಾಡ್ತಿದ್ದಾರಂತ ಒಳ್ಳೊಳ್ಳೆ ಅಲ್ಲಾ. ಮತ್ತೆ ನಮ್ದು thousand plus ಆದ್ರೆ.

Mo~ mobile ಗೆ ಮೂವತ್ ರೂಪಾಯಿ ಬರ್ತದೆ.

ಅದಂದ್ರೆ ಅದು ಅವ್ರದಕ್ಕೆ ಬೀಳುದು ಅವರ ಅವರ್ ಅವರ್ದಕ್ಕೆ ಮಾತ್ರ use ಆಗೋದು ಬೇರೆ ಯಾವದಕ್ಕೆ use ಆಗೋದಿಲ್ಲ ಆ amount . ಹಾ ಮತ್ತೆ ಇದು ಈ ಕೊರೊನಾ ಬಂದ್ಮೇಲೆ ಕೂಡ ಹಾಗೇನೇ ಅವರಿಗಂದ್ರೆ ಎಲ್ಲಾ ಈಗ ಒಂದು ಆ ಅಂಗ್ಡಿಗಳಿಗೆ ಕಷ್ಟ ಆಗಿದೆಯಲ್ಲ ಅದಕ್ಕೆಲ್ಲ ಒಂದು offer ಎಲ್ಲ, ಮಾಡ್ತಾರೆ ಮತ್ತೆ ಮತ್ತೆ ಬರ್ಬೇಕಲ್ಲ ಜನಗಳು ಕೊರೊನಾ ಬಂದ್ಮೇಲೆ ಅಂತೂ full ಅವ್ರಿಗೆ loss ಅಲ್ಲ ಎಲ್ಲಾ ಕಡೆ ಕೂಡ. ಆದ್ರೆ ಇಲ್ಲಿ direct manufacture ರಿಂದ direct sale ಗೆನೆ direct ಹ್ಮ್ manufacture ಇಂದ wholesale wholesale ಇಲ್ಲ ಇಲ್ಲಿ. ಅವ್ರು ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ಇದು ಮಾ~ sale ಮಾಡುದಾದ್ರೆ ಅದು ಒಳ್ಳೇದು ನಮ್ಗೆ ಒಂದು ಅಂದ್ರೆ fresh item ಸಿಕ್ಕ ಹಾಗೆ ಆಗ್ತದಂತ. Fresh item ಕೂಡ ಮತ್ತೆ ಕಡಿಮೆಗೆ ಕೂಡ ಸಿಗ್ತದೆ ಹಾಗೆ discount ತುಂಬಾ ಸಿಕ್ತದೆ discount . ಹ್ಮ್ ಹಾಗಿದ್ರೆನೆ ಒಳ್ಳೇದೇ actually ನೋಡ್ಲಿಕ್ಕೆ ಹೋದ್ರೆ ಹಾಗೆ ಹಾಗೆ ಈಗ shopping ಹೊರಟದ್ದಲ್ಲ ನೀವು?

So ಇಲ್ಲಪ್ಪ ಇವತ್ತಿಲ್ಲ ಇವತ್ತ್ ಸ್ವಲ್ಪ busy ಇದ್ದೇನೆ ಇನ್ನೊಂದು ದಿನ ಬರ್ತೇನೆ ಖಂಡಿತ. ಇಲ್ಲ Republic Day ಗೆ ಬನ್ನಿ ಆಗ free ಇರ್ತೀರಲ್ಲ. ಖಂಡಿತ ನಮಗೆ college ಮಧ್ಯಾಹ್ನ ತನಕ ಇರ್ಬೋದು ಅದಾದ್ಮೇಲೆ ರಜೆ ಇರ್ಬೋದು ಅವಾಗ ಬರ್ತೇನೆ ನಾನು.

ಹಾಗೆ ಆಯ್ತು ಹಾಗಿದ್ರೆ ಸರಿ okay bye bye .

ನಂಗೆ ನಾಳೆ shopping ಇಗೆ ಹೋಗ್ಲಿಕ್ಕೆ ಉಂಟು. ಅಂದ್ರೆ ನಾನು ಹೋಗದೆ ತುಂಬಾ ದಿನ ಆಯ್ತು. ದಿನಾಲು ಕೆಲ್ಸಕ್ಕೆ ಹೋಗುದಲ್ಲ. ನಾನು shopping ಇಗೆ ಹೋಗದೆ ಬಾರಿ ದಿನಾ ಆಯ್ತು. ಒಂದು ಒಂದು ತಿಂಗಳು ಎರಡು ತಿಂಗಳು ಆ~ ಆಯ್ತಾ ಏನೋ? ಅದುಸ ಈಗ ನಾವೆಲ್ಲ. Mobile ಅಲ್ಲಿ online ಅಲ್ಲಿ ತಕ್ಕೋಳ್ಳಿಕ್ಕೆ ಶುರು ಮಾಡಿ. ನಾವು ಇದು ಬಟ್ಟೆಯೆಲ್ಲ ತಕ್ಕೋಳ್ಳಿಕ್ಕೆ ಹೋಗುದೇ ಕಮ್ಮಿ. ಅದಕ್ಕೆ ನಾಳೆ ಒಂದು ಅಂಗಡಿಗೆ ಹೋಗುವ ಅಂತ ನನ್ನ ನಂದು colleague ಹತ್ರ ಹೇಳಿದ್ದೇನೆ ಬರ್ತಾಳೆ ಹೇಳಿದ್ದಾಳೆ ಅವಳು ಬರ್ಲಿಲ್ಲ ಅಂದ್ರೆ. ಒಬ್ಬಳೇ ಹೋಗ್ಬೇಕು ಮೊನ್ನ~ ಮೊನ್ನೆ ನನ್ಗೆ ಸಂಬಳಸ ಆಯ್ತು ಎಂತಾದ್ರು ಮನೆಗೆಸ ಎಂತಾದ್ರು ತಕ್ಕೊಳ್ಳುವ. ಮತ್ತೆ ನಂಗೊಂದು ಬಟ್ಟೆ, ಮಕ್ಳಿಗೆಲ್ಲ ಬಟ್ಟೆ ತಕೋಳ್ವ ಅಂತ ಹೋಗುದು. ಅದುಸ ಒಂದು ಸರಿ ನಾವು ಎಲ್ಲ ಬಟ್ಟೆ ತಕ್ಕೊಳ್ಲಿಕ್ಕೆ ಹೋದ್ರೆ ಏನಾದ್ರೂ ನಮ್ಗೆ ಮನೆಗೆ ಬೇಕಾದದ್ದು ತಕ್ಕೊಳ್ಳಿಕೆ ಹೋದ್ರೆ. ನಮ್ಗೆ ಒಂದು ಕಮ್ಮಿ ಖರ್ಚು ಆಗುದಿಲ್ಲ ಒಂದು ಐದ್ ಆರ್ ಸಾವಿರ ಆದ್ರೂ ಕೈಯಿಂದ ಹೋಗ್ತದೆ. ಆದ್ರೆ ಎಂತ ಮಾಡುದು. ನಂ~ ಯಾವಾಗ್ಲು ಹೋಕ್ತಿದ್ದದ್ದಲ್ಲ, ಒಂದು ಸಾರಿ ಆದ್ರೂ ಏನಾದ್ರು ನಂಗಾಗಿ ತಕ್ಕೊಳ್ ಬೇಕು ಅಂತ ಎಂತ ಮಾಡುದು ಗೊತ್ತಾಗ್ತಿಲ್ಲ. ನಾಳೆ ಬೆಳಿಗ್ಗೆ ಹೋಗ್ಲಿಕ್ಕೆ ನಂಗೆ ಮನೆಯಲ್ಲಿ ಕೆಲ್ಸ ಉಂಟು. ಒಂದು ಒಂದು ಗಂಟೆ ನಂತ್ರ ಹೋಗ್ಬೇಕು, ಇಲ್ಲೆ ಮನೆ ಹತ್ರ ಮನೆ ಹತ್ರ ಪೇಟೆಗೆ ಹೋಗ್ವ ಅಂತ. ಪೇಟೆಗೆ ಹೋಗಿ ಅಲ್ಲಿ ಅಂಗಡಿಯಲ್ಲಿ ಹೋಗಿ ತಕ್ಕೊಳ್ಳುವ ಅಂತ ಮನೆಗೆಸ ಎಲ್ಲಾ ಖಾಲಿ. ಆಗಿದೆ ಸಾಮಾನು ಮತ್ತೆ ಎಲ್ಲಾ ಬಟ್ಟೆಸ ತೊಕ್ಕೊಂಡು ತುಂಬಾ ದಿನ ಆಯ್ತು ನಂಗೀಗ ಕೆಲ್ಸಕ್ಕೆ ಹಾಕ್ಲಿಕ್ಕೆಸ ಬಟ್ಟೆ ಇಲ್ಲ, ನನ್ ಹಾಕಿದ್ದೆ ಹಾಕುದು ಈಗ ಅದಕ್ಕೆ ಒಂದ್ ಎರಡ್ ಹೊಸತ್ತು ಬೇಕಾದ ಬಟ್ಟೆಯನ್ನು ತಕೊಳ್ಳುದು. ಅದುಸ ನನ್ನ mobile. ಅಲ್ಲಿ ತಕೊಳ್ತೇನೆ ಅದೇನೋ ನಂಗೆ ನನ್ಗೆ ನಾನು ನೋಡಿ ತಕೊಳ್ಳಿದ್ದು. ಒಂದು ನಾನೇ ಹೋಗಿ ತಕ್~ ನೋಡಿ ತಗೊಂಡಿದ್ರೆ ಒಂದು ಸಮಾಧಾನ, ಅಂದ್ರೆ ನಾವೀಗ ಮೋ~ mobile ಅಲ್ಲಿ ತೊಕ್ಕೊಂಡ್ ಹೇಗೆ ಬರ್ತದೆ ಅಂತಸ ನಮ್ಗೆ ಗೊತ್ತಿರುದಿಲ್ಲ ಅಲ್ಲಾ ಅದಿಕ್ಕೆ ನಾಳೆ ಏನೋ ನೋಡ್ಬೇಕು. ಅದುಸ ನಂದು scooty ಸ ಹಾಳಾಗಿದೆ. ನಾನು ನಾಳೆ bus ಅಲ್ಲಿ ಹೋಗಬೇಕೇನೋ ನಂದು friend ಬರ್ಲಿಲ ಆದ್ರೆ, bus ಅಲ್ಲೇ ಹೋಗುದು. ಅವ್ಳು ಬಂದ್ರೆ ಅವ್ಳ scooty ಅಲ್ಲಿ ಮಿನಿ ಹೋಗುದು ಹೋಗಿ ಎಂತ ತೊಕೊಳ್ಳುದ. ಎಂತ ಬಿಡುದ ಗೊತ್ತಿಲ್ಲ ಅದೇ ನಾನೀಗ ಮಕ್ಕಳಿಗೆ ಹೇಳಿದ್ರೆ ನಾನ್ಸ ನಾಳೆ ಬರ್ತೇನೆ ನಾ~ ಬರ್ತೇನೆ ಅಂತ ಹೇಳ್ತಾರೆ. ನಾನೇ ಹೋಗ್ಬೇಕು ಎಂತ ಮಾಡುದ ಎಂತ ತಕೊಳ್ಳುದ, ಅದೇ ಮನೆಯಲ್ಲಿ ಸಾಮಾನ್ಸ ಖಾಲಿ~ ಖಾಲಿಯಾಗಿದೆ. ಒಂದು ಮನೆಗೆ ಮತ್ತೆ ಹೊಸ ಮನೆ ಅಲ್ಲ showcase kapat ಅಲ್ಲಿ ಇಡಲಿಕ್ಕೆ ಎಂತ ವಸ್ತು ಇಲ್ಲ. ಒಂದು ನಾಲ್ಕೈದು ತಕ್ಕೊಳ್ಬೇಕು ಚಂದದ್ದು. ಹೂಗುಚ್ಚ ಮತ್ತೆ fridge ಮೇಲೆ ಇಡ್ಲಿಕ್ಕೆ ಒಂದು ಹೂಗುಚ್ಚ. ನಾನೊಂದು ಮೊನ್ನೆ ಬೇರೆಯವರ್ ಮನೆಗ್ ಹೋಗಿದ್ದೆ ಅಲ್ಲಿ. ಚಂದ ಚಾಂದ್ದ್ ಇತ್ತು, ನಾನುಸ ಹಾಗೆ ತಕ್ಕೊಳ್ಬೇಕು ಅಂತ ನಂಗೆ ಮತ್ತೆ ಇದು ಏನಾದ್ರೂ shopping ಇಗೆ ಹೋಗುದಂದ್ರೆ ಬಾರಿ ಖುಷಿ ಮಾರೆ ಎಂತ ಅದು ಎ~ ಎಲ್ಲರಿಗೆಸ ಹಾಗೆ ಅಲ್ಲಾ. ನಂಗೆ ಹೋಗುದಂದ್ರೆ ನನ್ ಇವತ್ತೇ ನಾನ್ ಯಾವಾಗ ಹೋಗ್ತೇನೆ, ಯಾವಾಗ ಹೋಗ್ತೇನೆ ಅಂತ ಕಾಯಿತ್ತಿದ್ದೇನೆ ನಾಳೆ ಮಿನಿ. ನನ್ಗೆ ಏನಾದ್ರೂ ಕೆಲ್ಸ ಬಂದು ಅದು. ನನ್ನದು idea plan ಎಲ್ಲಾ ಹೋಗುದು ಕೆಟ್ಟ್ರೆ ಉಂಟಲಾ ನನ್ಗೆ ಮತ್ತೆ ಇಡೀ ದಿನ ಹಾಳಾಗ್ತದೆ. ನಾನ್ ಇವತ್ತು ಬೆಳಗ್ಗೆಯಿಂದ shopping ಇಗೆ ಹೋಗ್ಬೇಕು, shopping ಇಗೆ ಹೋಗ್ಬೇಕು ಅಂತ ಇದು ಮಾಡಿ ಇಡುತ್ತಿದ್ದೇನೆ. ಮತ್ತೆ ನನ್ನ friends ಎಲ್ಲಾ call. ಮಾಡಿದ್ದಕ್ಕೆಸ shopping ಇಗೆ. ಹೋಗ್ಬೇಕು ನಾನು ಕೆಲ್ಸಕ್ಕೆ ರಜೆ ಹಾಕಿದ್ದುಸ ಅದಕ್ಕೆ ನನ್ಗೆ ಬಟ್ಟೆ ತಕ್ಕೊಳಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಎಂತ ಆಗ್ತದ ನಂಗ್ ಎಲ್ಲಿಗಾದ್ರೂ ಹೋಗಲಿಕ್ಕೆ ಇದ್ರೆ ಏನಾದ್ರೂ ಕೆಲ್ಸ ಬರುದು ಜಾಸ್ತಿ. ನಾಳೆ ಒಂದು ನನ್ಗೆ ಎಂತ ಕೆಲ್ಸ ಬರಲಿಲ್ಲ ಆದ್ರೆ ಸಾಕು. ನನ್ಗೆ ಒಂದು ಹೋಗ್ಲಿಕ್ಕೆ ಸಿಕ್ಕಿದ್ರೆ ಸಾಕು shopping ಇಗೆ ಇನ್ನು ನಂದೂ ಅವಳು friend ಬರ್ತಾಳ ಇಲ್ವಾ ಗೊತ್ತಿಲ್ಲ. ಅವ್ಳಿಗೆ ಇನ್ನೂ ತನಕ ರಜೆ ಕೊಡಲಿಲ್ಲ ಅಂತೆ. ಇನ್ನು ಅವ್ಳಿಗೆ ರಜೆ ಕೊಟ್ಟು ಬಂದ್ರೆ ಬರ್ತಾಳೆ. ಅಲ್ಲಿ ಹೋದ್ಮೇಲೆ ನನ್ಗೆ ಎಂತ ತಕ್ಕೊಳ್ಳುದು ಎಂತ. ಬಿಡುದು ಗೊತ್ತಾಗುದಿಲ್ಲ ಅಲ್ಲಿ ಎಂತ ಚಂದ ಚಂದ ಚಂದದ್ದು ವಸ್ತುಗಳೆಲ್ಲ ಉಂಟು ಒಂದು ಮನೆಗೆ ಹಾಕುವ ಇದು ಎಲ್ಲಾ ಉಂಟು designery items ಎಂತ ಚೆಂದ ಉಂಟು ಬಟ್ಟೆ ನೋಡಿದ್ರೆ ಯಾವ್ದು ತಕೊಳ್ಳುದು ಯಾವ್ದು. ಬಿಡುದು ಅಂತ ಆಗ್ತದೆ ಅಲ್ಲಿ ಒಂದೊಂದು ಬಟ್ಟೆಗೆ rate ಜಾಸ್ತಿ ಉಂಟು, ಆದ್ರೂಸ ಒಳ್ಳೆದು quality ದ್ದು ಉಂಟು ಅದಕ್ಕೆ ನಾನು shopping ಇಗೆ ಹೋಗ್ವ ಅಂತ ಇದ್ದೇನೆ ಈಗ ಎಂತ ಆಗ್ತದಂತ ಗೊತ್ತಿಲ್ಲ. ಎಲ್ಲಾ ಹೋಗುದ ಬೇಡ್ವಾ ಇನ್ನು ಅವಳು ಬರ್ತಾಳ ಇಲ್ವಾ ಒಬ್ಬ್ಳು ಹೋಗ್ಲಿಕ್ಕೆಸ ಸರಿ ಆಗುದಿಲ್ಲ. ಒಬ್ಳಿಗೆ ಹೋಗ್ಲಿಕ್ಕೆ ಯಾರುಸ ಇಲ್ಲದಿದ್ರೆ ನನ್ಗೆ ಎಂತ ತಕೊಳ್ಳುದು ಎಂತ ಬಿಡುದು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ನಾನ್ ಯಾವ್ದಾದ್ರು ಒಂದು ಒಳ್ಳೆ ಬಟ್ಟೆ ತಕ್ಕೊಂಡ್ರೆ ಮತ್ತೆ ನಾನು ತಕ್ಕೊಳ್ಳುವಾಗ ಒಳ್ಳೆದಿರ್ತದೆ ನಾನು ಹಾಕಿದ್ ಮೇಲೆ. ಎಂತಕ್ಕೆ ತೊಕೊಂಡೆ ಅಂತ ಅನಿಸ್ತದೆ ಅದಿಕ್ಕೆ ನಾನು ನನ್ friends ಯಾರಾದ್ರೂ ಇದ್ರೆ ಕರ್ಕೊಂಡು ಹೋಗುದು shopping ಇಗೆ ಹೋಗ್ವಾಗ. ಎಂತ ಮಾಡುದ ಈಗ ಎಂತ ಮಾಡುದಂತ ಗೊತ್ತಾಗ್ತಿಲ್ಲ ಅದು ಸಹ ನಾಳೆ. ಮಳೆ ಬರ್ಲಿಲ್ಲ ಆದ್ರೆ ಸಾಕು ಇನ್ನು ನಾನು shopping ಇಗೆ ಅಂತ ಹೊ~ ಹೊರಟು ಅಲ್ಲಿ ಹೋಗಿ ನಾನು ಹೋಗಿ ಬಂದ್ಮೇಲೆ. ಬಂದ್ರೆ ನಾನು ತಂದ ವಸ್ತುಗಳಲ್ಲ ಒದ್ದೆ ನನ್ಸ ಒದ್ದೆ ಅದುಸ scooty ಅಲ್ಲಿ ಬರುವಾಗ ನಾಳೆ ಒಂದು ಬಿಸಿಲಿದ್ರೆ ಸಾಕು. ಹೋಗು~ ಹೋಗಿ ಬರ್ವ ತನ್ಕಾ ನಾನು ಇನ್ನು ನಾನು office ಅಲ್ಲಿ ರಜೆ ಕೇಳಿದ್ದೇನೆ. ನಾನು ಹೋಗುದು shopping ಇಗೆ ಮನೆಯಲ್ಲಿ function ಉಂಟಂತ ಹೇಳಿ ರಜೆ ತಕ್ಕೊಂಡಿದೇನೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ.

ನಮ್ದು ಅಂದ್ರೆ ಈಗ ನಮ್ದು ಮಾಂಸಹಾರಿ ಅಂತ ಆದ್ರೆ ನಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಚ್ಚಿನವರಿಗೆ ಇಷ್ಟ ಆಗುದು. ಮಾಂಸಹಾರಿ ಅಹ್ ನಮ್ಮ್~ ನನ್~ ನಂಗೆಸ especially ಆಗಿ ನಮ್ಗೆ ಸಹ ಮಾಂಸಹಾರವೇ ಇಷ್ಟ ಆಗುದು. ಆದ್ರೆ ಮಾಂಸಹಾರ ತುಂಬಾ ಅಂದ್ರೆ ತುಂಬಾ ಒಳ್ಳೆದಲ್ಲ ಇದಕ್ಕೆ ವಾರದಲ್ಲಿ ಒಂದು ಎರಡು ದಿನ ತಿನ್ಬೇಕು. ಮೀನಾದ್ರೆ ಒ~ ಒಳ್ಳೆದು ಹೇಳ್ತಾರೆ ನಮ್ಮ ಇದಕ್ಕೆ health ಇಗೆ ಅಹ್ ಹೆಚ್ಚಿಗಿದು ಕೋಳಿ, ಮಾಂಸ ಅದೇ ಎಲ್ಲಾ ಸ್ವಲ್ಪ fat ಇದು ಅಂದ್ರೆ ಅದರಲ್ಲಿ ಚರ್ಬಿ ಇರ್ತದೆ ಅಂತ ಹೇಳ್ತಾರಲ್ಲ. ಹಾಗೇ ಅದು ಅಷ್ಟು ಒಳ್ಳೆದಲ್ಲ ಹೇಳ್ತಾರೆ ಆದ್ರೆ ತಿಂದು ಮತ್ತೆ ಮಾಂಸಹಾರ ತಿಂದು. ಬಿಸಿ ಬಿಸಿ ನೀರು ಅಲ್ಲದ್ರೆ ಇದು ಲಿಂಬೆ ಹಣ್ಣಿನ ನೀರನ್ನು ಕುಡ್ದ್ರೆ ಸ್ವಲ್ಪ fat ಹೋಗ್ತದೆ. ಇದು ಚರ್ಬಿ ಎಲ್ಲ ಹೋಗ್ತದೆ ಹೇಳ್ತಾರೆ ತಿಂದ ಕೂಡ್ಲೆ ಬಿಸಿ ನೀರಲ್ಲಿ ಲಿಂಬು ಹಿಂಡಿ ಕುಡ್ದ್ರೆ. ಮಾಂಸ ಅಂದ್ರೆ ಮಕ್ಳು ಮಕ್ಳು ಮನೆಯಲ್ಲಿ ಮಕ್ಳು ದೊಡ್ಡವರು ಸಹ ಹಾಗೆ ಅಂದ್ರೆ ಅದನ್ನು ಪದಾರ್ಥ ಮಾಡುವುದಕ್ಕಿಂತಲೂ ಎಲ್ರೂ fry ಮಾಡಿ ಎಣ್ಣೆಯಲ್ಲಿ ಕರ್ದು ತಿನ್ನುದೇ ತುಂಬಾ. ಇಷ್ಟ ಆಗುದು ಈಗದವರಿಗೆ. ಮತ್ತೆ ಮಾಂಸ ತಂದು ಮಾಂಸದಲ್ಲಿ ಎಷ್ಟು ನಮ್ಗೆ ಎಷ್ಟು ತರ ಬೇಕು. ಅಹ್ ಅಷ್ಟು ತರಹದ ಇದು ಅಹ್ item ಗಳನ್ನು ಮಾಡ್ಬೋದು ನಾವು ಈಗ ಎಲ್ಲಾ ನಮ್ಗೆ mobile ನೋಡಿ ಎಲ್ಲಾ ಕಲಿಲಿಕ್ಕೆ ಆಗ್ತದೆ ಮೊದಲಿನವರೆಲ್ಲ. ಅವರದ್ದು ಸಾಂಪ್ರದಾಯಕ ಶೈಲಿಯಲ್ಲೆಲ್ಲಾ ಅಡುಗೆ ಮಾಡ್ತಿದ್ರು ಅದು ಸಹ ಅಮ್ಮನವರು ಮಾಡಿದೆಲ್ಲಾ ಇಷ್ಟ ಆಗ್ತದೆ. ಸಸ್ಯಹಾರಿ ಅಂದ್ರೆ ವಾರದಲ್ಲಿ ಯಾವಾಗಾದರೂ ನಾವು ಮೀನು, ಕೋಳಿ ಉಪವಾಸ ಎಲ್ಲ ಇರುವಾಗ ಕೆಲವರು ಅಂದ್ರೆ ಅಹ್ ಮಾಡಿ ತಿಂತಾರೆ. ತರಕಾರಿಗಳನ್ನು ಸ್ವಲ್ಪ ಕಡಿಮೆ ಹೆಚ್ಚಿನವರು ಇಷ್ಟ ಪಡುದು ಅಹ್ ಹ್ಮ್ ತಿಂದ್ರೆ ಒಳ್ಳೆದು ದೇಹಕ್ಕೆ ಆದ್ರೆ ಇಷ್ಟ ಪಡುದು ಕಮ್ಮಿ. ತರಕಾರಿ ಸೊಪ್ಪು ಅಹ್ ಮತ್ತೆ ಇದು ಬೀಟ್ರೂಟು ಅದೆಲ್ಲಾ ತಿಂದ್ರೆ ನಮ್ಗೆ hemoglobin ಅದೆಲ್ಲಾ ಜಾಸ್ತಿ ಆಗ್ತದೆ. ಆದ್ರೆ ನಮ್ಮ ಜೀವಕ್ಕೆ ಯಾವ್ದು ಒಳ್ಳೆದು ಅದು ಯಾರಿಗೂ ಇಷ್ಡ ಆಗುವುದಿಲ್ಲ ಎಲ್ರೂ ಇಷ್ಟಪಡುದು ಜೀವಕ್ಕೆ ಹಾನಿ ಕೊಡುದನ್ನೇ. ಇದು ನಾವು ನಮ್ಗೆ ಕೆಲವು ನಮ್ಮ ಸುತ್ತಮುತ್ತಲೆ ಗಿಡದಲ್ಲಿ ಕೆಲವು ಸೊಪ್ಪು ತರ್ಕಾರಿ ಎಲ್ಲ ಇರ್ತದೆ. ಅದನ್ನು ನಾವು ಹಣ ಕೊಟ್ಟು ತರಬೇಕಂತಸ ಇಲ್ಲ ಇಲ್ಲೇ ಮನೆ ಹತ್ರ ಎಲ್ಲ ಇರ್ತದೆ vitamin ದ್ದು ನುಗ್ಗೆಸೊಪ್ಪು ಅದೆಲ್ಲ. ತುಂಬಾ ಅಂದ್ರೆ iron content ಅದು ಒಳ್ಳೆದಾಗುವ ಅಂಶ ಎಲ್ಲ ಇರ್ತದೆ. ನಾವು ಇಲ್ಲಿ ಹೊರ ಹೋಗಿ ತೆಗೆದುಕೊಳ್ಳುವುದಕ್ಕಿಂತಲೂ ಮನೆಯಲ್ಲೇ ನೆಟ್ಟು ಅದನ್ನು ಬೆಳೆಸಿ ತುಂಬಾ ಒಳ್ಳೆದು. ಅಹ್ ಅಂದ್ರೆ ನಮ್ಗೆ ಉಷ್ಣ ಅಂದ್ರೆ ಬೇಸಿಗೆಯಲ್ಲಿ ನಮ್ದು body ದ್ದು ತಾಪಮಾನ ಹೆಚ್ಚ್~ ಹೆಚ್ಚಾಗ್ತದೆ. ಅದಕ್ಕೆ ನಾವು ಆದಷ್ಟು ನಾವು ಸೊಪ್ಪು ಅದು ಇದು ಅಹ್ ತರಕಾರಿಗಳನ್ನು ತಿಂದ್ರೆ ತುಂಬಾ ಒಳ್ಳೆದಾಗ್ತದೆ ನಮ್ಮ. ಇದಕ್ಕೆ ಈ time ಅಲ್ಲಿ ಮತ್ತ್ ಕೆಲವ್ರಿಗೆ ಈಗ ಈಗ ತರ್ಕಾರಿ ತಿಂದ್ರುಸ ಕೆಲವ್ರು ಹೇಳ್ತಾರೆ ನಮ್ಗೆ ಅದು ತಿಂದ್ರೆ ಆಗುದಿಲ್ಲ ತರಕಾರಿ~ ತರ್ಕಾರಿಯಲ್ಲಿಸ ಹೇಳ್ತಾರೆ. ನಂಗೆ ಅದು ತಿಂದ್ರೆ ಆಗುದಿಲ್ಲ ಇದು ತಿಂದ್ರೆ ಆಗುದಿಲ್ಲ ಅದು gas ಇದು ಎಲ್ಲದ್ರಲ್ಲಿಸ ಇದು ಅದರ ನ್ಯೂನ್ಯತೆಯನ್ನು ಹುಡುಕುವವರೆ ಜಾಸ್ತಿ ಇದ್ದಾರೆ. ಮಾ~ ಮಾಂಸ ಎಲ್ಲ ಮಕ್ಳು ಅಂದ್ರೆ ಕರ್ದು ತಿನ್ನುವ ಇದು ಈಗ ಎಲ್ಲಾ ಕಬಾಬು ತಂದೂರಿ ಅದೇ ಬೇಕು ಮಕ್ಳಿಗೆ. ಮೊದ್ಲೆಲ್ಲಾ ಮೊದ್ಲಿನ ಕಾ~ ಕಾಲದಲ್ಲೆಲ್ಲಾ ಯಾವಾಗಾದ್ರೂ ಒಮ್ಮೆ ಒಳ್ಳೆ ದಿನದಲ್ಲಿ ಮಾಂಸಹಾರ ಎಲ್ಲ ಮಾಡ್ತಿದ್ರು ಈಗ ಹಾಗೇ ಅಲ್ಲಾ. ಈಗ ವಾರ ಇಡೀ ಸಹ ಕೆಲವ್ರ ಮನೆಯಲ್ಲಿ ಇದೇ ಇರ್ತದೆ ಮೀನು ಕೋಳಿ ಅಂತ ತರ್ಕಾರಿ ಈಗ ಅಪರೂಪದ ಒಂದು ವಸ್ತುವಾಗಿ ಬಿಟ್ಟಿದೆ. ಹಾಗೆ ತರ್ಕಾ~ ತರ್ಕಾರಿಗಳಲ್ಲಿ ಎಷ್ಟೋ ನಮ್ಗೆ ಎಷ್ಟೋ ತರದ ಬೇಕಾದ್ರೆ ಸಹ ಇದು ಮಾಡ್ಬೋದು ಅಡುಗೆಗಳನ್ನು ಈಗ ಬೇಸಿಗೆ ಕಾಲದಲ್ಲಿ ಇದು. ಮಜ್ಜಿಗೆ ಹಾಕಿ ತಂಬುಳಿ ಅದು ಇದು ಎಲ್ಲ ಮಾಡ್ತಾರೆ ನಮ್ಗೆ ಇದು ತಿಮರೆ ಅಂತ ಸಿಗ್ತದೆ ಅದ್ರದ್ದು ಚಟ್ನಿ ಮಾಡಿ ತಿಂದ್ರೆಸ ಒಳ್ಲೆದು ಅದು ನಮ್ಗೆ. ಮೆದುಳಿಗೆಸ ಒಳ್ಳೆಯದು ಮಕ್ಕಳಿಗೆ ನೆನಪು ಶಕ್ತಿಗೆಸ ಒಳ್ಳೆಯದು. ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡ್ತಾರೆ. ಮಾವಿನಕಾಯಿ ಈಗ season ಅದ್ರದ್ದುಸ ಮಾಡ್ತಾರೆ ನಮಗೆ ಯಾವ್ದ್ ಯಾವ್ದು. ನಮಗೆ ಯಾವ್ದ್ ಯಾವ್ದು ತರ್ಕಾರಿ ಹಣ್ಣು ಸಿಗ್ತದೆ ಅದೆಲ್ಲಾ ತಿಂದ್ರೆ ನಮ್ಗೆ ತುಂಬಾ ಒಳ್ಳೆದು season ಅಲ್ಲಿ ಯಾವ್ದ್ ಯಾವ್ದು ಬರ್ತದೆ ಅಂತ.

ಊಟ ಆಗ್ಲಿಲ್ಲ. ಇನ್ನು ready ಮಾಡಬೇಕಷ್ಟೇ.

ಸಂಜೆನೆ phone ಮಾಡೋಣ ಅಂತ್ ಇದ್ದೆ. ಇವಾಗ ನೆನಪಾಯ್ತು. ಅದಕ್ call ಮಾಡ್ದೆ.

ಬೆಳಿಗ್ಗೆ ತಿಂಡಿ ನಾಳೆ ದೋಸೆ, ರಾಗಿ ದೋಸೆ. ಓ, ನಾಳೆಗೆ ರೆಡಿ ಆಗ್ಬಿಟ್ಟಿದೆ ಇವಾಗ್ಲೆ.

ದಸರಗೆಂತ special ಇಲ್ಲ. special ಎಲ್ಲ ದೇವಸ್ಥಾನದಲ್ ಉಂಟಲ್ಲ? ಓ ದೇವಸ್ಥಾನಕ್ ಹೋಗೋದೇ ಆಯ್ತಲ್ಲ? ಆ, ಮಧ್ಯಾಹ್ನ ಎಲ್ಲ ಮೊನ್ನೆ ಸಹ ಅಲ್ಲಿ ಮಾಡಿದಿನಿ, ನಿನ್ನೆ ಸಹ ಮಾಡಿದಿನಿ.

ಹ್ಮ್. ಮನೆಲೇನು sweet ಮಾಡಕ್ ಹೋಗಿಲ್ವ?

ಅದೇನು ಎರಡೆರಡ್ ಸಾರು?

ಬೂತಯ್ ಸಾರಲ್ವೋ ಆ. ಪುಳಿ ಮುಂಚಿ ನಿಮ್ ಕಡೆದು.

ಇವಾಗೆಲ್ಲ ಮೀನೆಲ್ಲ fresh ಆಗ್ ಸಿಗುತ್ತಾ? ಮೀನ್ ತುಂಬ ಬರ್ತದ್ ಈಗ.

ನೂರ್ ರೂಪಾಯಿ

ನಾನ್ ಅನ್ಕೊಂಡೆ ಇಪ್ಪತ್ತ್ ಮೂವತ್ ರೂಪಾಯ್ ಕೇಳಿಸ್ತಿದೆ. ಇದು ಇಪ್ಪತ್ತ್ ಮೂವತ್ ರೂಪಾಯ್ ಗೆ ಸಿಗ್ತಿದೆ ಅಂತ. ಈಗ ನವೀನ್ ಒಂದ್ ತಂದ. ಎತ್ತಿ ಮೀನಂತೆ.

ಅಲ್ಲಿ ಕೆಲವರು ತಿನ್ನೋದಿಲ್ಲ ಅಲ್ಲ? ಆ, ಹಾಗಾಗಿ ಕಮ್ಮಿ ಆಗಿದೆ ಅಲ್ವ.

ಇದೂ, ಯಾರೋ ಹೇಳಿದ್ರು ನಿಮ್ದು ಮನೇಲ್ ಏನೋ function ಇಟ್ಟಿದಿರಿ ಅಂತೆ ಹತ್ನೆ ತಾರೀಖು? ಹೌದು ನೀವೆಲ್ಲ ಬನ್ನಿ ಅದಕ್ಕೆ. ಹಾ , ನಾವೇ phone ಮಾಡ್ಬಿಟ್ಟು ಕೇಳ್ಬೇಕ ನಿಮ್ಗೆ, function ಇಟ್ಟಿದೀರ ಅಂತ? ನಾನ್ ನೀವ್ ಕರಿತಿರ ಅಂತ ಅನ್ಕೊಂಡೆ ಮತ್ ಯಾರೋ ಹೇಳಿದ್ರು.

ನೀವ್ ಬರ್ತಿರಲ್ಲ? ಬಂದ್ ಮೇಲೆ ಕರಿತೆನೆ. ಮಂಗಳೂರ್ಗೆ ಬರ್ಬೇಕಲ್ಲ ನೀವ್ ಬೆಂಗಳೂರ್ನಿಂದ. ಮ್ಮ್. ಅದೆ ನಾಳೆ ಹೊರೊಡೋಣ ಅಂತ್ ಇದ್ದೀವಿ. ಅದಕ್ಕೆ ನಿಮ್ಗೆ call ಮಾಡಿದ್ದು. ಹೌದಾ? ಬನ್ನಿ ಹಾಗಾದ್ರೆ. ಆಯ್ತಾ?

ಮತ್ತೆ, ಏನು ಇದು function ಗೆ ನೀವೆನ ಅಡ್ಗೆ, ಇಲ್ಲ catering ಏನಾದ್ರು ಕೊಡ್ತೀರ? ನಾವೆ ಮಾಡೋದು. ಒಂದ್ ಹತ್ ಜನಕ್ಕೆ ಮಾಡೋದ್ ಯಾಕೆ ನಾವೇ ಮನೇಲಿ ಮಾಡೋದು.

ಹೌದಾ? ನಿಮ್ ಹತ್ರ ಪಾತ್ರೆ ಎಲ್ಲ ಇದೀಯ ಅದನ್ ಮಾಡೋದಕ್ಕೆ? ಪಾತ್ರೆ ಎಲ್ಲ ಇದೆ. ಒಂದ್ ಐವತ್ ಜನದ್ ಪಾತ್ರೆ ಇದೆ.

ನಿಮ್ದು ಬಿಡಿ ತಂಗಿ ಅಂದ್ರೆ

ಓ, ನೀವೆ ಮಾಡ್ತೀರಾ?

ನಾ ಮಾಡ್ತಾ ಇರ್ತೀನಿ. ಒಂದ್ ವರ್ಷಕ್ಕೊಂದ್ ಸಲ ಎಲ್ಲಾರನ್ ಕರ್ದು ಹಬ್ಬ ಮಾಡ್ತಿವಿ. ಓ ಸರಿ ಸರಿ.

ಮ್. ಇದು ಏನಿದು ತರಕಾರಿ ನೆನ ಅವತ್ತು function ಗೆ ಇಲ್ಲ non-veg

ಕೋಳಿ, ಮಾಂಸ ಎಲ್ಲ ತರಲಿಕ್ ಹೇಳೋದು.

ಎಲ್ಲ ಮಾಡ್ಲಿಕ್ ಇದ್ಯ?

ಕೋರೊಟ್ಟಿ ಎಲ್ಲದಕ್ಕೂ ಸೇರಿದೆ ಹಾಗೆ ತರ್ಲಿಕ್ ಹೇಳ್ದೆ

ಅದೆ ಕೋರೊಟ್ಟಿ ಎಲ್ಲಾ famous ಅಲ್ವ ನಿಮ್ದು

ಕೆಲವರಿಗೆ ಕೋರೊಟ್ಟಿ ಬೇಕಂತ ಹೇಳ್ತಾರೆ.ಅವರಿಗೆ ಕೋರೊಟ್ಟಿ ತರ್ತೇವೆ.

ಇಡ್ಲಿ, ಶೇವಿಗೆ ಎಲ್ಲ ತಗೊಂಬರೋದ? ಅದೂ ಹೊರಗಿಂದ ತರಿಸ್ಕೊಂಬರೋದು.

ನಿಮ್ದು ಯಾರು ತಮ್ಮ ತಗೊಂಬರ್ತಾರಲ್ಲ ಯಾವಾಗ್ಲೂ last